ಇದು ಒಂದು ಬುಕ್ಕ್ ಸ್ಟಾಲ್ ಇದ್ರಲ್ಲಿ ಎಲ್ಲ ತರ ಬುಕ್ಸ್ ಸಿಗ್ತವೆ ಹಾಗೆ ಒಬ್ಬ ಮನುಷ್ಯ ಕೂತಿದ್ದಾನೆ ಅಂದ್ರೆ ಅ --

ಇದು ಒಂದು ಬುಕ್ ಸ್ಟೋಲ್ ಇದ್ರಲ್ಲಿ ಎಲ್ಲಾ ತರಾದ ಬಸ್ಸ್ ಗಳು ಸಿಗುತ್ತವೆ ನಮಗೆ ಅವಶ್ಯಕತೆ ಇರುವ ಎಲ್ಲ ಹಾಗೆ ಪೆನ್ಸ್ --

ಇದು ನಮ್ಮ್ ಬಂದು ನಮ್ಮ್ ರೈಚೂರಲ್ಲಿ ಇರೋದು ಇದ್ರಲ್ಲಿ ತುಂಬಾ ಜನ್ರದ್ದು ಮ್ಯಾರೇಜ್ ಆಗಿದವೆ ಸ್ಪೆಷಲಿ ನಮ್ಮ್ ಫ್ರೆಂಡ್ಸ್ ದೆ ನಾನ್ ಹೋಗಿ ಬಂದಿದೀನಿ.

ನೋಡೋದಿಕ್ಕ್ ತುಂಬಾ ಚೆನಾಗಿದೆ. ಇದ್ರ ಮೇಲೆ ಇದು ಒಂತರ ವಿಚಿತ್ರವಾದ ಅಹ್ ಗುಡ್ಡದ್ ತರ ಕಾಣಿಸ್ತಿದೆ .

ಇದು ಒಂದು ಬುಲ್‌ಡೇಜರ್‌ ಇದ್‌ರಿಂದ ಕೆಲ್ಸ ಮಾಡ್ತಿದ್ದಾರೆ ತುಂಬ ಮಣ್ಣು ತೆಗೆದು ಹಾಕಿದೆ ಹಾಗೆ ಇಬ್ರು ಮನುಷ್ಯರಿದ್ದಾರೆ .

ಮನೇನ ಹೊಡದಾಕಿರೋ ತರ ಕಾಣಿಸ್ತಿದೆ ಅದೇ ಮಣ್ಣಿನಿ ಅದೆ ಮಣ್ಣನ ಟ್ಯಾಕ್ಟರ್‌ಗೆ ಹಾಕಿ ಕಳಿಸ್ತಿ --

ತುಂಬ ಚೆನ್ನಾಗ್‌ ಸ್ಟೈಲಲ್ಲಿ ನಿಂತಿದ್ದಾರೆ ಹಿಂದ್‌ಗಡೆ ಒಂದು ಅದು ರಾಡಿನಿಂದ ಕಟ್ಟಿರೋ ಒಂದು ಇದೆ .

ಮೇ ಬಿ ಇವ್ರು ಮದ್ಯದಲ್ಲಿ ನಿಂತಿದ್ದೋರು ಫಾರಿನ್‌ ಅವ್ರು ಅನ್ನಿಸ್ತಿದ್ದಾರೆ ಈ ಕಡೆ ಸೈಡ್ ನಿಂತಿದ್ದವ್ರೂ ಫಾರಿನ್‌ ಅವ್ರೇ .

ಇದೂ ರೈಲ್ವೇ ಟ್ರಾಕ್‌ ತರ ಕಾಣಿಸ್ತಿದೆ ಯಾವುದೋ ಒಂದು ಕಂಪೆನಿ ತರಾನೂ ಇದೆ.

ಇದು ಒಂದು ಶಾಪ್‌ ರಾಘವೇಂದ್ರ ಸ್ವಾಮಿ ಕೋ ಅಂತೆ.

ಹಾಗೆ ಗೇಟಿಗೆ ಅಗಲ ಬರ್ದಿದಾರೆ ಚೈನ್‌ ಕಟ್ಟಿದ್ದಾರೆ ಒಬ್ಳು ಮನ್ಷಊ ಹೋಗ್ತಿದ್ದಾರೆ ಹಾಗೆ ಇಬ್ರು ಬಾಯ್ಸ್‌ ಹೋಗ್ತಿದ್ದಾರೆ .